ನೋಡ್ರಿ ಇದ್ರೋಳಗೆ ಹೆಂಗ್ ಕಾಂತತೆ ಅಂದ್ರೆ ಎಷ್ಟು ಚೆನ್ನಾಗಿ ಕಾಂತದ ನೋಡ್ರಿ ಏನ್ ಹಚ್ಚದು ಎಲ್ಲ ಕಾಂತದ ಲೈಟಿಂಗ್ ಗೀಸಿಂಗ್ ಎಲ್ಲ ನೋಡ್ರಿ ಹ್ಯಾಂಗ ಐತೆ --

ದೊಡ್ಡ್ ಪೂರಾ ಕಾಳಿ ಗ್ರೌಂಡ್ ಇದೆ ಇದ್ನ ನೊಡ್ರಿದೆ ನಿಮಗೆ ಅನ್ಸತೇತಿ ಹೆಂಗೈತೆ ಅಂತ ಅಂದ ನೋಡ್ರಿ ಎಷ್ಟು ಚಂದ್ ಐತೆ --

ಹೈವೇ ದಾಗ ಗಾಡಿ ಹೊಂಟೈತೆ ಫೋಟೋ ತೆಗಿಯದು ಕಾಂತಾ ದೇ. ಇಲ್ಲಿ ಹೈವೇ ನೋಡ್ರಿ ಎಷ್ಟು ಚಂದ್ ಐತೆ ಹೈವೇ --

ಇದುಉಉ ಹಾಸ್ಪಿಟಲ್ ಟೈಪ್ ಐತ್ರಿ ಆದ್ರೆ ಏನ್ ಅಂತ ಗೊತ್ತಾಗಲ್ಲ --

ಚೆನ್ನಾಗಿ ಎತಿ ನೋಡ್ರಿ ನೋಡಿದ್ರ ಹೂವಿನ ತೋಟ ಅಂದಾಗ್ ಕಣ್ತೆತಿ.

ಈ ಗುಡ್ಡ ಎತುಕೊಂಡು ಅಲ್ಲಿ ತುದಿ ತನಕ ಕಾಣುತ್ತೆ ನೋಡ್ರಿ ಎಲ್ಲ ಮನೆನೇ ಇಲ್ಲ ಒಂದು --

ವೈಟ್ ಬೋರ್ಡ್ ಚಿತ್ರ ಬಿಡಸ್ಯಾ.

ವೈಟ್ ಬೋರ್ಡ್ ಚಿತ್ರ ಬಿಡಸ್ಯಾ.

ವೈಟ್ ಬೋರ್ಡ್ ಚಿತ್ರ ಬಿಡಸ್ಯಾ.

ವೈಟ್ ಬೋರ್ಡ್ ಫೆ ಚಿತ್ರ ಬಿಡಸ್ಯಾ.

ವೈಟ್ ಬೋರ್ಡ್ ಚಿತ್ರ ಬಿಡಸ್ಯಾ.

ಈ ಕಟಡದ ಮೇಲೆ ಪ್ಲಸ್ ಚಿನೇಏನು ಹಾಕಿದಾರೇ ಈ ಕಟಡದ ಮುಂದೆ ತುಂಬಾ ಮಹಿಳೆಯರು ಮತ್ತು ಪುರುಷರು ನಿಥಿಕೊಂಡಿದಾರೆ.

ಈ ಕಟಡದ ಮೇಲೆ ಪ್ಲಸ್ ಚಿನೇಏನು ಹಾಕಿದಾರೇ ಈ ಕಟಡದ ಮುಂದೆ ತುಂಬಾ ಮಹಿಳೆಯರು ಮತ್ತು ಪುರುಷರು ನಿಥಿಕೊಂಡಿದಾರೆ.

ಅಯ್ಯೋ ಅಯ್ಯೋ ಅಯ್ಯೋ ಇದು ಯಾವುದೋ ಒಂದು ವುದ್ಯಾನವನ ಇರ್ಬೇಕು ಈ ಸಾಲು ಮರದ ತಿಮ್ಮಕ್ಕ ವುದ್ಯಾನವನ ಕೇಳಿರಲ್ಲ ಆ ಟೈಪ್ ಇದು.

ಪ್ರಸಾದ ಪ್ರೊಡಕ್ಷನ್ಸ್ ಅಂತ ಅರ್ಬಿ ಅಂಗಡಿ ನೋ ಏನೋ ಬೇರೆ ಐತೆ ಏನೋ ಕಿರಾಣಿ ಕಿರಾಣಿ ಅಂಗಡಿ ಏನೋ ಇರ್ಬೇಕು--

ಹೋಲ್ ಸೇಲ್ ಮಾರಾಟದಲ್ಲಿ ಸಿಕ್ತಾವೆ ಇದೆಲ್ಲ ಬಾಲ್ ಚಂದ್ ಐತೆ ನೋಡ್ರಿ ಅಂಗಡಿ ಡಿಸೈನ್ ಎಲ್ಲ ಹೆಂಗ್ ಮಾಡಾರೆ --

ಸೊ ಆಟೋ ಎಲ್ಲ ಕಮರ್ಷಿಯಲ್ ಆಗವೆ. ಅದ್ರೊಳಗೆ ಹೈ ಟೆಕ್ ಮೋಟರ್ಸ್ ಏನ್ ಮಾಡರ ಅಂದ್ರೆ ಲಾಂಚ್ ಮಾಡರೇ ಮಾರ ಕಾತರ ನೋಡ್ರಿ ಆಟೋ --

ಸೇರಿಕೊಂಡು ಯೋಗವನು ಮಾಡುತ್ತಿದ್ದಾರೆ ಹಿಂದ್ಗಡೆ ಎಲ್ಲಾ ಬಣ್ಣ ಬಣ್ಣದ ಚಾಪೆಗಳು ಹಾಕಿದಾರೆ.

ನೋಡ್ರಿ ಆಟ ಆಡ್ಲಿಕೆ ಏನ್ ಜಾತ್ರೆ ಒಳಗೆ ಇಟ್ಟಿರ್ತಾರ್ ಹೆಂಗ್ ಇಟ್ರೆ ಆದ್ರೆ ಇವು ಹೆಂಗೆ ಎಲ್ಲಿ ನೋಡಿರ್ತವೆ ಅಂದ್ರೆ --

ಯಾವುದೊ ಕಾಡು ಇರ್ಬೇಕು ಇದು ಕಂಬದ ಮೇಲೆ ಗರಡು ಕೂತು ಕೊಂಡೈತೆ ಅದನ್ನ ಇದ್ರೊಳಗೆ ಕ್ಲಿಯರ್ ಆಗಿ ಕಾಣುತದೆ ಬಾರಿ ಚಂದ್ ಇದೆ ನೋಡಿ ಗರುಡ. --

ಸೊ ಹಳೇಕಾಲದ್ದು ಕೆಳಗೆ ಕಲ್ಲಿಂದ ಕಟ್ಟಿದು ಕಾಂಪೌಂಡ್ ಇದೆ ಅದು ಸ್ವಲ್ಪ ಹಿಂದೆ ಶತ್ರಪತಿ ಶಿವಾಜಿ ಸ್ಟ್ಯಾಚು ಐತೆ.